ಅನೇಕವಾದ ಸೌಲಭ್ಗಳು ಇವೆ. ಆದುದರಿಂದ ಒಂದು ಗೃಹಣಿ ಬಟ್ಟೆ ಒಳ್ಕೊಂಡು ಜೀವನನ ನಡಿಸಬಹುದು ಸಂಸಾರ ನಡಿಸಬಹುದು. ತನಗೆ ಏನ್ ಬೇಕೋ --

ಅದ್ರಿಂದ ಅದು ಒಂದು ಮುಖ್ಯವಾದ ವೃತಿ ಯಾಗಿದೆ ಎಂದು --

ಈಗಿನ ಅಹ್ ಅಹ್ ಸುತ್ತ ಮುತ್ತಿನ ಊರುಗಳು --

ಕಲ್ಯಾಣ ಮಂಟಪ ಈ ಕಲ್ಯಾಣ ಮಂಟಪದಲ್ಲಿ ಶುಭಕಾರ್ಯಗಳು ನಮಗೆ ಏನೇನು --

ಕಾಡು ನಮಗೆ ಮೇನ್ ಆಗಿ ಮುಖ್ಯವಾಗಿ ಕಾಡು ಇರ್ಬೇಕು ಏಕೆಂದರೆ ಕಾಲ ಕಾಲಕ್ಕೆ ಮಳೆ --

ನಮಗೆ ಒಳ್ಳೆ ಆರೋಗ್ಯ ಇರುತ್ತೆ ಮತ್ತೆ ಒಳ್ಳೆ ರೀತಿ --

ಏಕಾಂತ ಅಂದ್ರೆ ಒಂದು ಚಿತ್ರದಲ್ಲಿ ನಮ್ಮ ಬಾವನೆಗಳ್ಳನ್ನ --

ಅದ್ದಕ್ಕೆ ಅವರು ಜವಾಬ್ದಾರಿ ಯಾಗಿ ಒಂದು ಸ್ಕೂಲ್ ಅಂತ ಇದೆ ಮಕ್ಳುಗಳು ಹೋಗಿ --

ಬಟ್ಟೆಗಳು ಎಲ್ಲರೂ ತಗೊಂಡೆ ತಗೋಳ್ತಾರೆ ಮನೆ ಜನಗಳಿಗೆ ಬಟ್ಟೆಗಳು ತಗೋಳದು.

ಎಕ್ಸರ್ಸೈಜ್ ಮಾಡಬೋದು ಮತ್ತೆ ಏನಪ್ಪಾ ಅಂದ್ರೆ ಏನೇನ್ ಆಗುತ್ತೆ ಅದೆಲ್ಲ ಉಪಯೋಗಿಸ್ಕೊಬೋದು.

ನೋಡಕ್ಕೂ ಚೆನ್ನಾಗಿ ಇರುತ್ತೆ ಚಾನ್ಸ್ ಇದ್ರೆ ಒಂದು ಖುಷಿಯ ಸಂಕೇತ ಅದು.

ಒಬ್ಬ ವ್ಯಕ್ತಿ ಆರೋಗ್ಯವನ್ನು ಕಾಪಾಡಬಹುದು ಮತ್ತೆ ಅವರು ಮೆಂಟಲಿ --

ಅವರಿಗೆ ಅವರಿಂದ ಮುಕಾಂತ್ರ ಪ್ರತಿಯೊಬ್ಬ ಜನ್ರ ಜನರ ಮನೆಗೆ ತಲಪೋನ್ಗೆ ನಂದಿನಿ ಬೂತ್ ಇಂದ ಹಾಲು ಸಿಗುತ್ತೆ.

ದಿನಸಿ ಅಂಗಡಿಗಳು ಈ ಸಣ್ಣ ಸಣ್ಣ ಅಂಗಡಿಗಳು ಮಾಮೂಲಿ ದಿನ ಸಾಮಾನ್ಯ ಸಾಮಾನ್ಯವಾಗಿ ದಿನ ಬಳಕೆ ಆಗೋ ಸಾಮಗ್ರಿಗಳು ಇಲ್ಲಿ ಸಿಗುತ್ತೆ.

ಈಗ ಟಾಕೀಸ್ ಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ.

ಹಾಂಗಾಗಿ ಮಕ್ಕಳುಗಳು ಯವಾದ್ರುವೇ ರುಚಿಕರವಾಗಿ ಏನಾದ್ರು ತಿನ್ಬೇಕು ಸ್ಪೆಷಲ್ ಆಗಿ ಏನಾದ್ರು ತಿನ್ಬೇಕು --

ಮತ್ತೆ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡ್ತಾಗ ಅದಕ್ಕೆ ನೀಟಾದ ಡೆಕೋರೇಷನ್ ಪಾರ್ಟಿಗಳು ಇತರ ಎಲ್ಲ ಅರೆಂಜ್ ಮಾಡುತ್ತಾರೆ ಮಕ್ಕಳಗಳು --

ಅವರಿಗೆ ಅದು ದೇವಾಲಯ ಆಗಿರುತ್ತೆ ಚರ್ಚ್ ಗಲ್ಲಲ್ಲಿ ಕಷ್ಟ ಸುಖ ದುಃಖ್ಖ ಹೇಳ್ಕೊಂಡು ದೇವರತ್ರ ಹೋಗಿ ಸಮಾಧಾನ ತಗೋಳ್ಕೋಸ್ಕರ ಚುರ್ಚ್ಗೆ ಹೋಗ್ತಾಯಿರ್ತಾರೆ.

ಕಡಿಮೆ ಮಾಡಕೋಸ್ಕರ ಅದು ದೇವಸ್ಥಾನ ಸ್ಥಾನದಲ್ಲಿ ಇರೋದ್ರಿಂದ ಹೋಗಿ ಕೂತುಕೊಂಡು ಸಮಾಧಾನ ಪಟುಕೊಂಡು ಬರ್ತಾರೆ.

ಒಂದು ರಿಲೀಫ್ ಮೈಂಡ್ ಸಿಗುತ್ತೆ.

ಒಂದು ಏನೆ ಆದ್ರುವೇ ಏನೋ ಒಂದು ಸಮಸ್ಯಕೆ ಪರಿಹಾರ ಸಿಗುತ್ತೆ ಅನ್ನೋ ಮನೋಭಾವದಿಂದ --

ಮನೆಯಲ್ಲಿ ಯಾವೆಲ್ಲ ಜನರು ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಾರು ತುಂಬ ಉಪಯೋಗ --

ಮತ್ತೆ ಎನ್ನಪ್ಪ ಅಂದ್ರೆ ತುಂಬ ಜನ ಇದ್ರುವೇ ಎಲ್ಲರೂ ಹೋಗಿ ಒಂದು ಯಾವುದಾದರೂ ಜಾಗ ನೋಡ್ಬೇಕು ಅಂದ್ರೆ ಕಾರು ಇದ್ರೆ --

ಕ್ರಿಕೆಟ್ ಆಡಕ್ಕೆ ಒಂದು ದೊಡ್ಡ ಮೈದಾನ ಬೇಕು ಆ ಮೈದಾನ ಬೇಕೆಂದ್ರೆ ಅದ್ರ ಜೊತೆ ಕ್ರಿಕೆಟ್ ಮೈದಾನ ಇರ್ಬೇಕು.

ಬುಕ್ ಪೆನ್ ಪೆನ್ಸಿಲ್ ಎಲ್ಲ ಆದ್ರೆ ಮಕ್ಕಳಿಗೆ ಎಂಎನೂ ಸಣ್ಣ ಪುಟ್ಟ ದು ಬೇಕಾದ್ರೆ --

ಸ್ಕೂಲ್ಗೆ ಹೋಗುವ ಐಟೆಮ್ಸ ಗಳು ಇಲ್ಲಿ--

ನಾವು ಓಡಾಡುವ ವೆಹಿಕಲ್ ಗಲ್ಲನ್ನ ತೊಳದು ನೀಟಾಗಿ ಕ್ಲೀನ್ ಮಾಡುತ್ತಾರೆ ಆಯ್ದು ಪೂಜೆಯಲ್ಲಿ --

ಇವರು ಸಿಸ್ಟರ್ಗಳು ಇವರು ಕ್ರಿಶ್ಚಿಯನ್ ಇವರು ಕ್ರಿಶ್ಚಿಯನ್ ಆಗಿರುತ್ತಾರೆ.

ತಮ ಜೀವನವನ್ನೇ ಸಮರ್ಪಿಸುತ್ತಾರೆ ಏಕೆಂದೆರೆ --

ನೀರು ನೀರು ಅತಿ ಮುಖ್ಯವಾಗಿ ಜೀವನಕ್ಕೆ ಬೇಕಾದ --

ಒಂದು ಮನೆಯನ್ನು ಕೊನೇಯದಾಗಿ ನೀಟಾಗಿ ಫಿನಿಷ್ ಆಗದು ಪೇಂಟಿಂಗ್ ಇಂದ ನಾವು ಯಾವು ರೀತಿ ಬಣ್ಣ ಹಚ್ಚುತಿವಿ --

ಬಣ್ಣ ಹಾಕುತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತದೆ ಒಳ್ಳೆ ಒಳ್ಳೆ ಬಣ್ಣನ್ನ ಸೆಲೆಕ್ಟ್ ಮಾಡುಕೊಂಡು ಒಂದು ಮನೆ ನ ಕಟ್ಟಿದ್ ಮೇಲೆ --

ನಮ್ಮ ಕಸ್ಟ್ ಕಾಲಕ್ಕೆ ಬ್ಯಾಂಕು ಗಳು ಒಳ್ಳೆ ಒಳ್ಳೆ ಯೋಜನೆಗಳ್ಳನ್ನು ಸೌಲಭ್ಯಗಳ್ಳನ್ನು ನೀಡುತ್ತೆ ನಮ್ಮ ದುಡ್ಡನ್ನ ಉಳಿತಾಯ ಮಾಡಿ --

ಮನೇಲಿ ಇದದಕಿಂತ ಬ್ಯಾಂಕಲ್ಲಿ ಇಡದು ಬೆಸ್ಟ್ ಆಗಿದೆ.

ಬ್ಯಾಂಕಿಂದ ನಮಗೆ ಉಪಯೋಗ ಜಾಸ್ತಿ ಆಗಿದೆ.